ಹಾಯ್ ಬೇಸಿಕ್ ಪಿಎಚ್ಪಿ ಟುಟೋರಿಯಲ್ ಗೆ ಸ್ವಾಗತ
ನಾನೀಗ ಎಚೊ ಫಂಕ್ಷನ್ ಬಳಸುವ ಬಗೆ ಹಾಗು ಟ್ಯಾಗ್ಸ್ ಸೆಟ್ ಅಪ್ ಮಾಡುವ ಬಗ್ಗೆ ವಿವರಿಸುವೆ
ನಿಮ್ಮಲ್ಲಿ ಎಚ್ಟಿಎಂಎಲ್ ಬಳಕೆಯ ಬಗ್ಗೆ ತಿಳಿದವರಿಗೆ ನಿಮ್ಮ ಪೇಜ್ ಶುರು ಮಾಡಲು ಹಾಗು ಕೊನೆ ಮಾಡಲು ಎಚ್ಟಿಎಂಎಲ್ ಟ್ಯಾಗ್ಸ್ ಇರುವುದು ಗೊತ್ತಿರುತ್ತದೆ
ಅವು ಎಚ್ಟಿಎಂಎಲ್ ಪೇಜ್ ನಲ್ಲಿ ಮುಖ್ಯವಲ್ಲ
ನಿಮಗೆ ಎಚ್ಟಿಎಂಎಲ್ ಎಕ್ಷಟೆನ್ಶನ್ ಇರುವ ವರೆಗೆ ಏನು ತೊಂದರೆ ಇಲ್ಲ
ಹಾಗಾಗಿಯೂ ನಿಮಗೆ PHPನಲ್ಲಿ ಟ್ಯಾಗ್ಸ್ ಬೇಕಾಗುತ್ತದೆ
ಇದು ಶುರುವಾಗಲು ಹಾಗು ಅಂತ್ಯವಾಗಲು
ಇದು ಬೇಸಿಕಲ್ಲಿ ಒಂದು ಸ್ಟ್ಯಾಂಡರ್ಡ್ ನೋಟೇಶನ್ ಆಗಿದೆ
ಹಾಗಾಗಿ ನಮ್ಮ ಕಂಟೆಂಟ್ಸ ಇದರ ನಡುವೆ ಹೋಗುತ್ತದೆ
ಈಗ ನಾನು ನನ್ನ ಫೈಲ್ ನನ್ನು helloworldಪಿಎಚ್ಪಿ ಎಂಬ ಹೆಸರಿನಲ್ಲಿ ಸೇವ್ ಮಾಡಿದ್ದೇನೆ
ಅದನ್ನು ಸೇವ್ ಮಾಡಿ ಇಲ್ಲಿ ನೋಡಿ
ಸರಿ ಈ ಕ್ಷಣ ಪೇಜ್ ನಲ್ಲಿ ಬೇರೆ ಏನು ಇಲ್ಲ
ಆದರೆ ನಮ್ಮ ಪೇಜ್ ನ್ನು ಸೆಟ್ ಅಪ್ ಮಾಡಿದ್ದೇವೆ
ಎಚೊ ಫಂಕ್ಷನ್ ಈ ರೀತಿಯಾಗಿ ಕಾರ್ಯ ನಿರ್ವಹಿಸುತ್ತದೆ ನಮ್ಮ ಬಳಿ ಎಚೊ ಇದೆ ಕೆಲವು ಡಬಲ್ ಕೋಟ್ಸ್ ಇದೆ ಹಾಗು ನಮ್ಮ ಬಳಿ ಒಂದು ಲೈನ್ ಟರ್ಮಿನೇಟರ ಇದೆ ಅದು ಸೆಮಿ ಕೊಲನ್ ಮಾರ್ಕ್ ಆಗಿರುತ್ತದೆ
ಮತ್ತೆ ನಮ್ಮ ಟೆಕ್ಸ್ಟ್ ಇದರ ನಡುವೆ ಹೋಗುತ್ತದೆ
ಇದನ್ನು ಸೇವ್ ಮಾಡಿ ಹಾಗು ರೆಫ್ರೆಶ್ ಮಾಡೋಣ
ಅಗೋ ಆಯಿತು
ಸರಿ ನೀವು ಮಾಡಬಹುದು ಅಂಡ್ ಐ ಫೈಂಡ್ ದಿಸ್ ವೆರಿ ಯುಸಫುಲ್ ನಿಮ್ಮ ಎಚೊ ಫಂಕ್ಷನ್ ಹೀಗೆ ಬರೆಯಿರಿ
ಏಕೆಂದರೆ ನೀವು ಎಚ್ಟಿಎಂಎಲ್ ಕೋಡ್ ಅನ್ನು ನಿಮ್ಮ ಎಚೊ ಫಂಕ್ಷನ್ ನ ಒಳಗೆ ಹಾಕಿದಾಗ ನಿಮ್ಮಗೊಂದು ಸಲಹೆ ನೀವು ಇನ್ನು ಎಚ್ಟಿಎಂಎಲ್ ಕಲಿತಿಲ್ಲವೆಂದರೆ ಆದಷ್ಟು ಬೇಗ ಕಲಿಯಿರಿ ಕಡೇಪಕ್ಷ ಬೇಸಿಕ್ಸ್ ನಾದರು ಕಲಿಯಿರಿ ಏಕೆಂದರೆ ನಾವಿಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಿದ್ದೇವೆ ಇಲ್ಲಿರುವ ಬಿಟ್ಸ್ ಲೈನ್ ಬ್ರೇಕ್ ಅನ್ನು ಪ್ರತಿನಿಧಿಸುವುದಿಲ್ಲ
ಅದಕ್ಕೆ ನೀವು ನಿಮ್ಮ ಸ್ವಂತ ಎಚ್ಟಿಎಂಎಲ್ ಸೇರಿಸಬೇಕಾಗುತ್ತದೆ
ಹಾಗಾಗಿ ಫಾರ್ ಲೈನ್ ಬ್ರೇಕ್ ಮತ್ತು ನ್ಯೂ ಲೈನ್
ನಾವಿದನ್ನು ರೆಫ್ರೆಶ್ ಮಾಡೋಣ
ಅಗೋ ಅಲ್ಲಿ ನಮ್ಮ ಎಚ್ಟಿಎಂಎಲ್ ಇನ್ಕಾರ್ಪೋರೇಟ್ ಆಗಿದೆ
ಓಕೆ ನಿಮಗಿದು ಗೊತ್ತಿರಲಿ ಇದು ಅತೀ ಹೆಚ್ಚು ಜನ ಬಳಸುವ ಇಮೇಜ್ ಸೋರ್ಸ್ ಈಕ್ವಲ್ಸ್ ಮತ್ತು ನಿಮ್ಮ ಫೈಲ್ ಇಲ್ಲಿ ಹೋಗುತ್ತದೆ
ಹೇಗೂ ನಮಗೆ ಈಗ ಎಚೊ ದೊರೆತಿದೆ
ಇದು ನಾವು ಔಟ್ ಪುಟ್ ಶುರು ಮಾಡುತ್ತಿರುವುದನ್ನು ತೋರಿಸುತ್ತದೆ
ಹಾಗು ಇಲ್ಲಿರುವುದು ನಮಗೆ ಔಟ್ ಪುಟ್ ಕೊನೆಗೊಳ್ಳುತ್ತಿರುವುದನ್ನು ತೋರಿಸುತ್ತದೆ ನಾವಿದನ್ನು ಇಲ್ಲಿ ಕೊನೆಗಾಣಿಸುವುದು ಬೇಡ ಆದರೆ ಇಲ್ಲಿ ಅಂತ್ಯಗೊಲ್ಲಿಸೋಣ
ಹಾಗಾಗಿ ನಮಗೆ ಇವುಗಳ ಬದಲು ಇನ್ವೆರ್ಟೆಡ್ ಅಲ್ಪವಿರಾಮ ಬೇಕಾಗುತ್ತದೆ
ಬೇಸಿಕಲ್ಲಿ ಇದು ನಮಗೆ ನಮ್ಮ ಇಮೇಜ್ ತೋರಿಸಲು ಪೂರಕವಾಗಿದೆ
ಅಲ್ಲಿ ಯಾವುದೇ ಫೈಲ್ ನಿಶ್ಚಿತವಾಗಿಲ್ಲ ಆದರೂ ನಿಮಗೆ ಚಿತ್ರ ಸಿಗುತ್ತದೆ
ಹಾಗಾಗಿ ನಾನಿಲ್ಲಿ ನಿಮಗೆ ಇದನ್ನು ಉಳಿಸಿಕೊಂಡರೆ ಏನಾಗುತ್ತದೆ ಎಂಬುದನ್ನು ತೋರಿಸುತ್ತೇನೆ ಹಾಗು ಇದರೊಂದಿಗೆ ನಮ್ಮ ಟುಟೋರಿಯಲ್ ಮುಗಿಸೋಣ
ಸರಿ ನಮಗೆ ಪಾರ್ಸ್ ಎರ್ರರ್ ದೊರೆತಿದೆ
ನಮಗೆ ಇದನ್ನು ಕೊನೆ ಮಾಡಲು ಒಂದು ಅಲ್ಪವಿರಾಮ ಅಥವಾ ಒಂದು ಸೆಮಿ ಕೊಲನ್ ನ ಅಗತ್ಯವಿದೆ
ಹಾಗಾಗಿ ಇಲ್ಲಿಗೆ ಬರುತ್ತಿದ್ದ ಹಾಗೆ ನಮಗೆ ಒಂದು ಸೆಮಿ ಕೊಲನ್ ಬೇಕಾಗಿರುವುದು ಧೃಡ ವಾಗುತ್ತದೆ
ಆದರೆ ವಾಸ್ತವಿಕವಾಗಿ ಇದು ನಿಜವಲ್ಲ
ಹಾಗಾಗಿ ಅದನ್ನು ಸುಮ್ಮನೆ ಇನ್ವೆರ್ಟೆಡ್ ಅಲ್ಪವಿರಾಮ ದ ಹಾಗೆ ಇಡಿ
ಓಕೆ ಇವಿಷ್ಟೂ ಎಚೊ ಫಂಕ್ಷನ್ ಮತ್ತು ಪಿಎಚ್ಪಿ ಟ್ಯಾಗ್ಸ್ ನ ಬೇಸಿಕ್ಸ್
ಇದನ್ನು ಸಂತೋಷದಿಂದ ಕಲಿತಿರಿ ಎಂದು ಆಶಿಸುತ್ತೇನೆ
ವೀಕ್ಷಿಸಿದಕ್ಕೆ ಧನ್ಯವಾದಗಳು

ಈ ಸ್ಕ್ರಿಪ್ಟ್ ಅನ್ನು ಭಾಷಾಂತರ ಮಾಡಿದವರು ಶ್ರೀಮತಿ
ಪ್ರಿಯ ಸಿಂಧೆ ಭಾಷಾಂತರಕಾರರ ಹೆಸರು ಮತ್ತು ನಾನು ನಿರೂಪಕನ ಹೆಸರು ವಿದಾಯ ಹೇಳುತ್ತೇನೆ